ಮತ್ತು ಇಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಇಲ್ಲಿ ಬಹಳಷ್ಟು ಸೆಲ್ಫ್ ಗಳಿವೆ ಮ--

ಇದು ಒಂದು ಡೋರ್ ಇದೆ ಮತ್ತು ಇಲ್ಲಿ ಬಹಳಷ್ಟು ಲೈಟುಗಳು ಕೂಡ ಹಚ್ಚಿದ್ದಾರೆ.

ಮತ್ತು ಇಲ್ಲಿ ಒಂದು ಆಟ ಆಡೋದಿದೆ.

ಮತ್ತು ಎದುರುಗಡೆ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಅದಕ್ಕೆ ಬಹಳಷ್ಟು ವೈರ್ ಗಳು ಇವೆ.

ಮತ್ತು ಇಲ್ಲಿ ಬಹಳಷ್ಟು ಕಂಬಗಳಿವೆ ಅದಕ್ಕೆ ಲೈಟು ಗಳಿವೆ.

ಮತ್ತು ದೂರದಲ್ಲಿಯ ಬಹಳಷ್ಟು ಗಿಡ ಮರ ಇವೆ.

ರೋಡಿ ನ ಮೇಲೆ ಒಂದು ಬೈಕ್ ಹೋಗುತ್ತಿದೆ ಮತ್ತು.

ಮತ್ತು ಎರಡು ಬ್ಯಾನರ್ ಗಳು ಕೂಡ ಇವೆ.

ಥೂ ಎದುರುಗಡೆ ಟೇಬಲಿನ ಮೇಲೆ ಬಹಳಷ್ಟು ಸಾಮಾನುಗಳು ಇಕ್ಕಿದ್ದಾರೆ.